ಇಲ್ಲಿ ನೋಡಬಹುದು ಪ್ಲೇಟ್ಸ್ಗಳು ಚಿಲ್ಲರೆ ಅಂಗಡಿಗಳನ್ನು ಹಾಕಿರುವಂತ ಮೊಟ್ಟೆಗಳನ್ನು ಹೊಡೆದು ಹಾಕಿರುವ ಒಂದು ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದಾಗಿದೆ.

ಇಲ್ಲಿ ಎಲ್ಲ ತರಹದ ಒಂದು ನೀರನ್ನು ನೋಡಬಹುದು ಇಲ್ಲಿ ಸ್ವಿಮ್ಮಿಂಗ್ ಮಾಡುವಂತ ಜಾಗವನ್ನು ಸಹ ಇಲ್ಲಿ ಇರಿಸಲಗಿದೆ.

ನೋಡಬಹುದು ದಿನನಿತ್ಯ ಸ ದೇವರ ಪೂಜೆಯನ್ನು ಮಾಡುತ್ತಿವ ಒಂದು ದೃಶ್ಯವನ್ನು ನೋಡುತ್ತೇವೆ ಪ್ರತಿಯೊಂದು ಪೂಜೆಗಳನ್ನು ಮಾಡುವ ದೃಶ್ಯದಲ್ಲಿ ಹಲವಾರು ದೇವರುಗಳನ್ನು ನಾವು ನೋಡುವಂತ ಒಂದು ದೇವಸ್ಥಾನವಾಗಿದೆ ತುಂಬಾ ಸುಂದರವಾಗಿದೆ.